ಈ ಚಿತ್ರದಲ್ಲಿ ಒಂದು ಕಟ್ಟಡದ ಒಳಾಂಗಣದ ವಿನ್ಯಾಸವನ್ನು ನೋಡಬಹುದು ಇದು ಬಹಳ ವಿಶಾಲವಾಗಿತ್ತು ನೋಡಲು ಆರ್ಕಷಕವಾಗಿದೆ ಹಾಗೆ ಒಂದು ಪಕ್ಕದಲ್ಲಿ ಕುರ್ಚಿಯಲ್ಲಿ ಕುಳಿತು ಒಬ್ಬ ವ್ಯಕ್ತಿಯು ಡ್ರಾಯಿಂಗ್‌ ಮಾಡುತ್ತಿರುವಂತೆ ಕಾಣಿ

ಹಾಗು ಅದಕ್ಕಾಗಿ ಚಪ್ಪರವನ್ನು ಹಾಗು ವಿದ್ಯುತ್ ದೀಪಾಲಂಕಾರವನ್ನು ಸಹ ಮಾಡಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಶಾಲೆಯ ವಾರ್ಷಿಕೋತ್ಸವದ ಚಿತ್ರವನ್ನು ಕಾಣಬಹುದು ಇಲ್ಲಿ ಶಾಲೆಯ ಮಕ್ಕಳು ತುಂಬಾ ಚೆನ್ನಾಗಿ ತಯಾರಾಗಿ ಭರತನಾಟ್ಯವನ್ನು ಪ್ರದರ್ಶಿಸುತ್ತಿದ್ದಾರೆ.

ಇದು ಒಂದು ಕಾಫಿ ಶಾಪ್ ನ ಚಿತ್ರಣವಾಗಿದೆ ಪಕ್ಕದಲ್ಲಿ ಒಂದು ದೊಡ್ಡ ಕಾಫಿ ಫಿಲ್ಟರ್ ಕಾಣಿಸುತಿದೆ ಹಾಗೆ ಒಬ್ಬ ವ್ಯಕ್ತಿ ಕಾಫಿ ಯನ್ನು ತಯಾರು ಮಾಡಿ ಗ್ರಾಹಕರಿಗೆ ಕೊಡುತ್ತಿದ್ದಾ --

ಚಿತ್ರದಲ್ಲಿ ನಾವು ಒಂದು ಕ್ಷೌರದ ಅಂಗಡಿಯ ಚಿತ್ರಣವನ್ನು ಕಾಣ. ಅಲ್ಲಿ ಒಬ್ಬ ವ್ಯಕ್ತಿಯು ಬಹಳ ವಿಶೇಷವಾಗಿ ಹೇರ್ ಕಟ್ ಅನ್ನ ಮಾಡಿಸಿಕೊಂಡಿರುವುದನ್ನ ಕಾಣಬಹುದು.

ಕಾಣಬಹುದು ಎಲ್ಲರು ನೀಲಿ ಬಣ್ಣದ ಮ್ಯಾಟ್ ಅನ್ನು ಹಾಕಿ ಹಾಗು ಕೆಂಪು ಬಣ್ಣದ ಮ್ಯಾಟ್ ಅನ್ನು ಹಾಕಿ ಯೋಗಾಭ್ಯಾಸವನ್ನ ಮಾಡುತ್ತಿದ್ದಾರೆ

ಈ ಚಿತ್ರದಲ್ಲಿ ನಾವು ಒಂದು ಮೀನಿನ ಅಂಗಡಿಯ ದೃಶ್ಯವನ್ನು ಕಾಣಬಹುಧು ಇಲ್ಲಿ ತರಹ ತರಹದ ಮೀನುಗಳು ಮಾರಾಟಕ್ಕೆ ಇಟ್ಟಿದ್ದಾರೆ ಹಾಗು--

ಇದು ಒಂದು ಪ್ರವಾಸಿ ಸ್ಥಳದಂತೆ ಕಾಣುತ್ತಾ ಇದೆ ಇಲ್ಲಿ ನದಿಯಲ್ಲಿ ದೋಣಿ ವಿಹಾರಕ್ಕೆ ಅನುಕೂಲವು ಇದೆ ಮೂರು ಜನ ಪ್ರವಾಸಿಗರು ದೋಣಿ ವಿಹಾರವನ್ನು ಮಾಡುತ್ತಿದ್ದಾರೆ.

ಚಿತ್ರದಲ್ಲಿ ನಾವು ಕಾಣುತ್ತಿರುವುದು ಬಹುಶ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ತಮ್ಮ ವಿಮಾನಕ್ಕಾಗಿ ಕಾಯುತ್ತಿರುವ ಸ್ಥಳವಾಗಿದೆ.

ತೆಗೆಯುತ್ತಿದ್ದಾರೆ ಹಾಗು ಸುತ್ತಲೂ ದೊಡ್ಡ ದೊಡ್ಡ ಫೋಟೋ ಗಳನ್ನು ಹಾಗು ಪ್ರದರ್ಶನಕ್ಕೆ ಕೆಲವೊಂದು ಪದಾರ್ಥಗಳನ್ನು ಸಹ ಇಟ್ಟಿದ್ದಾರೆ .

ಈ ಚಿತ್ರದಲ್ಲಿ ನಾವು ಒಂದು ಕಾರ್ಯಕ್ರಮದ ದೃಶ್ಯವನ್ನು ನೋಡಬಹುದು ಈ ಕಾರ್ಯಕ್ರಮದಲ್ಲಿ ಸ್ಟೇಜ್ನ ಹಿಂಭಾಗದಲ್ಲಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ .

ಅದು ನೋಡಲು ಬಹಳ ಆಕರ್ಷಕವಾಗಿದೆ ಹಾಗೆ ಫೋಟೋಗ್ರಾಫರಗಳು ಫೋಟೋಗ ಳಲ್ಲನು ತೆಗೆಯುತ್ತಿದ್ದಾರೆ .

ಚಿಕ್ಕ ಮಕ್ಕಳಿಗೆ ಬಣ್ಣ ಬಣ್ಣದ ಸೈಕ್ಲೆಗಳು ಹಾಗು ದೊಡ್ಡವರಿಗೆ ಗೇರ್ ಸೈಕ್ಲೆಗಳು ಸಿಗುತಾವೆ.

ಚಿತ್ರದಲ್ಲಿ ನಾವು ಒಂದು ಕಾರ್ ಗ್ಯಾರೇಜು ನ ದೃಶ್ಯವನ್ನು ಕಾಣಬಹುದು. ಇಲ್ಲಿ ಮೂರೂ ನಾಲ್ಕು ಜನ ಮೆಕ್ಯಾನಿಕ್ ಗಳು ಕಾಣಿಸುತ್ತಿದ್ದಾರೆ ಹಾಗು ಒಬ್ಬ ವ್ಯಕ್ತಿಯೂ ತನ್ನ ಕಾರ್ನ ಗ್ಯಾರೇಜ್ ಅಲ್ಲಿ ಬಿಡಲು ಬಂದಿರುವಂತೆ ಕಾಣಿಸು --

ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಆ ವಿದ್ಯಾರ್ಥಿನಿ ನೃತ್ಯ ಪ್ರದರ್ಶಿಸುತಿರುವಂತೆ ಕಾಣಿ --

ತನ್ನ ತಲೆ ಕೂದಲನ್ನು ಕತ್ತರಿಸಿಕೊಳ್ಳಲು ಬಂದಿದ್ದಾನೆ ಹಾಗೆ ಕ್ಷೌರಿಕನು ಆ ಆ ಕೆಲಸವನ್ನು ಮಾಡುತ್ತಿದ್ದಾನೆ .

ಈ ಚಿತ್ರದಲ್ಲಿ ನಾವು ಕಾಣುತಿರುವುದು ಒಂದು ಸಂಘದ ಕಾರ್ಯಕ್ರಮವಾಗಿದೆ. ಈ ಸಂಘದ ಹೆಸರು ಕಾವೇರಿ ಕನ್ನಡ ಸಂಘ. ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಡಾನ್ಸ್ ಅನ್ನು ಮಾಡಿ ಫೋಟೋ ಗಾಗಿ ಪೋಸ್ ಅನ್ನು ಕೊಟ್ಟಿರುವಂತೆ ಕಾಣಿಸು --

ಈ ಚಿತ್ರದಲ್ಲಿ ನಾವು ಒಂದು ದೊಡ್ಡ ಮೀನನ್ನು ಕಾಣಬಹುದು ಮೀನುಗಾರರು ಮೀನನ್ನು ಹಿಡಿಯುವಾಗ ಈ ದೊಡ್ಡ ಮೀನು ಅವರ ಬಲೆಗೆ ಬಿದ್ದಿದೆ ಬಹುಶಃ ಅವರು ಇದರ ತೂಕವನ್ನು ನೋಡುತ್ತಿರಬಹುದು.